ಅದರಂತೆ ಇಲ್ಲಿ ಹಲವಾರು ಜನರು ಸೇರುಪಡೆ ಆಗಿದ್ದಾರೆ.

ಇದು ಒಂದು ಅಗಲವಾದ ಮೈದಾನದಲ್ಲಿ ಬಹಳಷ್ಟು ಗಿಡಗಳು ಬೆಳೆದಿವೆ.

ಇದು ಒಂದು ನೋಡಲು ಸುಂದರವಾದ ಕಾಪಾಟ್ ರೀತಿ ಕಾಣಿಸುತಿದೆ.

ಅದೇ ರೀತಿ ಇಲ್ಲಿ ಬಹಳಷ್ಟು ಮನೆಗಳು ಕಾಣಿಸುತ್ತಿವೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವಂತೆ ಇದು ಒಂದು ಆಸ್ಪತ್ರೆಯ ರೀತಿ ಕಾಣಿಸುತ್ತಿದೆ.

ಅದೇ ರೀತಿ ಇಲ್ಲಿ ಬಹಳಷ್ಟು ಕಲ್ಲುಗಳು ಕಾಣಿಸುತಿದೆ .

ಇದು ಒಂದು ಸುಂದರವಾದ ದೃಶ್ಯ ಆಗಿಲ್ಲ .

ಹಾಗು ಇಲ್ಲಿ ಬಹಳಷ್ಟು ಬಂಡೆಗಳು ಕಲ್ಲುಗಳು ಇದ್ದವೇ.

ಇದರ ಒಳಗಡೆ ಬಹಳಷ್ಟು ಜನರು ನಮಾಜ್ ಮಾಡುತ್ತಿದ್ದಾರೆ .

ಈ ಚಿತ್ರದಲ್ಲಿ ಕಾಣುತ್ತಿರುವಂತೆ ಇಲಿ ಬಹಳಷ್ಟು ಜನರು ಕೆಲಸವನ್ನು ಮಾಡುತ್ತಿದ್ದಾರೆ .

ಅದೇ ರೀತಿ ಈ ಕಟ್ಟಡದ ಮುಂದೆ ಒಂದು ದೊಡ್ಡದಾದ ರಸ್ತೆ ಕಾಣುತ್ತಿದೆ .

ಈ ಚಿತ್ರದಲ್ಲಿ ಕಾಣುತ್ತಿರುವಂತೆ ಇಲ್ಲಿ ಬಹಳ ದೊಡ್ಡದಾದ ಮೈದಾನವಿದೇ .

ಅದೇ ರೀತಿ ಇಲ್ಲಿ ಬಹಳಷ್ಟು ವೆಹಿಕಲ್ಸ್ ನಿಲ್ಲಿಸಿದ್ದಾರೆ.